ಹಾಗೆ ಮುಂಭಾಗದಲ್ಲಿ ಒಂದು ಕರೆಂಟ್ ಪೆಟ್ಟಿಗೆಯನ್ನ ಸಹ ನೋಡಬಹುದು.

ಇಲ್ಲಿ ಒಂದು ಪುರಾತನ ದೇವಾಲಯವನ್ನ ನೋಡಬಹುದು ಹಾಗೂ ಮುಂದೆ ಇಲ್ಲಿ ಕಲ್ಯಾಣಿ ಅನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಹಾಗೂ ಕೆಲವು ದೇವಾಲಯದ ಮಂಟಪದ ಹಿಂದೆ ಮರಗಳನ್ನು ಸಹ ನಾವಿಲ್ಲಿ ಕಾಣಬಹುದು.